ಅಹ್ ಇದು ಶೀಶ್ವರ ಇಲ್ಲಿ ನಾವು ಶೀಶ್ವರದಲ್ಲಿ ವೊತಿದ್ವು ಚಿಕ್ಕಾವಯ್ಸಲ್ಲಿ ನಮಗ ಇದು ಚಿತ್ರ ಬಿಡಿಸಾಕ ಕೊಡವರು ಮತ್ತೆ ಆಟ ಆಡಾಕ ಕುದರೆ ಗಾಡಿ ಕೊಡವರು.

ಇದು ಆಚೆ ಇಂದ ಬಂದಾಗ ಮನೆ ಒಳಗಡೆ ಬರ್ಬೇಕಾದ್ರೆ ಇದ್ನ ಕಾಲ್ ಗಿಲ್ ವರ್ಸ್ಕೊ ಬರಂತೋ ಮ್ಯಾಟ್ ಇದು ಇದು ತುಂಬಾ ಹಲವಾರು ಮ್ಯಾಟ್ ಗುಳು ಆವಾ ಕಲರ್ ಕಲರ್ ಮ್ಯಾಟ್ ಗಳ್ ಆವಾ ಯಾವ್ದು ಬೇಕಾದ್ರು ತಕ್ಕೊಬೋದು.

ಊರ್ಲಿ ಇದ್ ಒಂದೇ ಹೋಟೆಲ್ ಇರೋದು ಈ ಹೋಟೆಲ್ ಮಸಾಲಾ ದೋಸಾ ಫೇಮಸ್ ಈ ಮಸಾಲಾ ದೋಸಾ ತಿನ್ನೋಕಾ ಎಲ್ಲ ತರದ ಊರ್ಗಳಿಂದ ಜನ ಬರ್ತಾರಾ.

ಬೆಟ್ಟ ಬೆಟ್ಟದು ಮೇಲೆ ನೀರು ಸುರಿತುದೆ ಈ ಬೆಟ್ಟಾನ ನೋಡಾಕ ಬಹಳ ಸುಂದರವಾಗ ಅಧ ಅದ್ರಲ್ಲಿ ಇದರೂ ಮೇಲಿಂದ ಬೀಳ್ತಕಂತ ನೀರು ಇನ್ನು ಸುಂದವರಾಗಿ ಇರ್ತಾಧ ನೋಡಾಕೆ.

ಪಾರ್ಕ್ ಅಂತರ ಇದ್ನ ವಾಕಿಂಗ್ ಮಾಡಾಕ ಇದು ಒಳ್ಳೆ ಜಾಗ .